ಹ್ಮ್ ಯಾವಾಗ ಮುಗಿಯುತ್ತೆ ಚೈತ್ರ ಏನಾದ್ರು ಗೊತ್ತಾ ನಿನಿಗೆ ಏನಾ. ಇಲ್ಲಾ ಇದು ನಾ~ ನಾಳೆ rehearsal ಐತೆ.

ಹಾ, ಎಷ್ಟ್ ಗಂಟೆಗೆ ಚೈತ್ರ ನಾಳೆ rehearsal . ನಾಳೆ ಹನ್ನೊಂದುವರೆಗೆ ಇರ್ಬೇಕು mostly . ಹಾ, ಹೌದ್ correct ಚೈತ್ರ ಅದೇ sir ಕೂಡ ಹನ್ನೊಂದೂವರೆಗೆ ಅಂತ ಹೇಳಿದ್ರು.

ನೋಡ್ಬೇಕು. ಇನ್ನೇನ್ ಚೈತ್ರ ಏನ್ ಸಮಾಚಾರ.

ಹಾ ಏನ್ ಮಾಡ್ಬೇಕು ಅನ್ಕೊಂಡಿ. ಇವತ್ತು day ಚನ್ನಾಗಿತ್ತು ನಿಮ್ದು? ಹ್ಮ್‌ ಚನ್ನಾಗಿತ್ತು ಚೈತ್ರ MBA ಅನ್ಕೊಂಡಿದ್ದೀನಿ ಚೈತ್ರ ಮನೆಗ್ ಕೇಳ್ಬೇಕು ಒಂದ್ ಮಾತು ಮನೆಯಾಗ್ ಎಲ್ರುನು CA ಅದು ಅನ್ನಕತ್ತಾರೆ.

ನೋಡ್ಬೇಕು MBA ಅಂತ full interest ಇದೆ.

ಹಾ ಸ್ವಲ್ಪ ಕೆಲವ್ ಕೆಲವ್ college ಗಳಲ್ಲಿ ಗೊತ್ತಿರೋವ್ರು ಇದ್ದಾರೆ ಸ್ವಲ್ಪ ಅವರ್ ವಿಚಾರಿಸಿ ಸ್ವಲ್ಪ ಎಲ್ಲ ಮಾಹಿತಿ ಎಲ್ಲ collect ಮಾಡಿ ಇಟ್ಕೊಂಡಿದ್ದಿನಿ.

ಮನೇಲಿ ಒಂದ್ ಮಾತು ಕೇಳಿ final ಇದು result ಬಂದ್ಮೇಲ್ ನೋಡಿ ಮಾಡ್ಬೇಕು ನೀನೇನ್ ಚೈತ್ರ ಏನಾರ್ ಅನ್ಕೊಂಡ್ಯ . ನಾನು bank coaching ಹೋಗ್ಬೇಕು ಅನ್ಕೊಂಡಿದ್ದೀನಿ. ಹೌದ, ಎಲ್ಲಿ ಚೈತ್ರ.

ಬಳ್ಳಾರಿನಲ್ಲ, address ಏನಾದ್ರು ಗೊತ್ತಾ ಚೈತ್ರ ನೋಡು. ಹಾ, ಇದು ಗಾಂಧಿನಗರ್ನಲ್ಲಿ. ಗಾಂಧಿನಗರ್ನಲ್ಲಿ ಚೈತ್ರ ಅದು ಚೆನ್ನಾಗಿದೆ ಚೈತ್ರ.

ಹ ಹಾ ಮುಂದೆ ಬಾರಿ help ಆಗುತ್ತೆ ಎದಕಂದ್ರೆ bank ಅಂದ್ರೆ ಗೊತ್ತಲ್ಲ ಎಲ್ಲ ಹೆಂಗ್ ನಡಿತಾವೆ ಹೆಂಗ್ ಅಂತೇಳಿ.

ಹ್ಮ್‌ ಬಾರಿ use ಅದೂ ಕೂಡಾ ನಮ್ಮ ನಮ್ ಕನ್ನಡ sir ಕೂಡ ಇದ್ರಲ್ಲ.

ಹ್ಮ್‌ ಇಲ್ಲೇ ಹಾಗಿದ್ರೆ ಮಾಡೋಣ ಬಿಡಿ ಚೆನ್ನಾಗಿರುತ್ತೆ ಅದು ಕೂಡ. ಹಾ ಆರನೇ SEM ಇಂದಾನೇ start ಮಾಡೋಣ ಅನ್ಕೊಂಡು. ಹೌದಾ, ಏನಾನ computer class ಆತರ ಏನಾರು ಹೋಗ್ತಿದ್ರ ಚೈತ್ರ ಈವಾಗ . ಇನ್ನ ಹೋಗ್ಲಿಕ್ಕೆ start ಮಾಡ್ಬೇಕು ಹೊಗೋದು. ಅದೇ ಹೋಗ್ತಿನಂದ್ರೆ ಇಲ್ಲೇ ದುರ್ಗಮ್ಮ ಗುಡಿ ಹತ್ರನೇ ಬಳ್ಳಾರಿ ಹತ್ರನೇ MICE ಅಂತೊಂದಿದೆ ಚೆನ್ನಾಗಿದೆ ನೋಡು ಅದು ಕೂಡಾ.

ಹಾ four thousand four hundred ಏನೇನಂದ್ರೆ basic, ta~ basic tally ಎಲ್ಲ ಹೇಳ್ಕೋಡ್ತಾರೆ.

ಮತ್ತೇ ಇದೆಲ್ಲಾ ಹೇಳ್ಕೋಡ್ತಾರೆ ಚೆನ್ನಾಗಿರುತ್ತೆ ಅದು ಕೂಡಾ. ಹೌದಾ ನೀನು ಹೋಗ್ತಿದ್ಯಾ? ಇಲ್ಲ ಚೈತ್ರ ಹೋಗಿಲ್ಲ ನಾನು, ಸ್ವಲ್ಪ internal exams ಅವೆಲ್ಲ ಇದ್ವಲ್ಲ ಸ್ವಲ್ಪ tension ಗೆ ಹೋಗಿಲ್ಲ, ಹೋಗ್ಬೇಕು ಅನ್ಕೊಂಡಿದ್ದೀನಿ ಚೈತ್ರ ಅದು ಅದು ಕೂಡ ಬಿಡ್ಬಾರ್ದು.

ಹ್ಮ್ ಹೋಗ್ಬೇಕು ಎದಕಂದ್ರೆ ಇವಾಗ ಕಾಮ್~ ಎದಕಂದ್ರೆ ಇವಾಗ ಇದಾಗ್ ಬಿಟೈತಲ್ಲ full ಉ.

ಏನಾರು ಇರ್ಬೇಕು ಇಲ್ಲಾಂದ್ರೆ ಆಗಲ್ಲ.

MBA ಆದ್ಮೇಲೆ ಏನ್ಮಾಡ್ಬೇಕು ಅನ್ಕೊಂಡಿ?

MBA ಆದ್ಮೇಲೆ ಏನಿಲ್ಲ ಚೈತ್ರ ಅದೇ last .

ಹಾ, ಅದೇ last ಕೇಳ್ಬೇಕು ಅದು ಕೂಡಾ MBA ನೇ full interest ಇದೆ CA ಕಿನ್ನಾ ಎದಕಂದ್ರೆ CA ಸ್ವಲ್ಪ ಬಾರಿ ಕಷ್ಟ ಇರತ್ತಂತೆ.

MBA ಆದ್ರೆ ಸ್ವಲ್ಪ easy ಇರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ಬೇಕು ಮನೇಗ್ ಕೇಳಿ. ಹಾ ನಿಮಿಗೆ ಆಗ್ಬೋದು. ಹ್ಮ್ ಚೈತ್ರ ಅದೇ ಅನ್ಕೊಂಡಿದ್ದೀನಿ. ಸ್ವಲ್ಪ ದೇವ್ರಂದ್ರೆ ಸ್ವಲ್ಪ ತಥಾಸ್ತು ಅಂದ್ಬಿಟ್ರೆ. ಹಾ.

ಹಾ ಇನ್ನೇನ್ ಸಾಯಿನಾಥ್. ಹೇಳ್ಬೇಕ್ ಚೈತ್ರ ನೀನೇ. ಹಾ ಇನ್ನೇನಿದ್ರು ನನ್ class start ಆಗ್ತದೆ ನಾನ್ ಸ್ವಲ್ಪ್ busy ಇದ್ದೀನಿ ಆಮೇಲ್ call ಮಾಡ್ತೀನಿ.

ನಾನು super ಮತ್ತೆ ಏನು ವಿಶೇಷ? ತುಂಬಾ ಅಪರೂಪ. ಹಾ ಏನಿಲ್ಲ ಅದೇ ತುಂಬಾ ದಿವಸ ಆಯ್ತಲ್ಲ ಮಾತಾಡಿ ಹಾ ಏನು ಮಾಡ್ತಿದ್ದೀರಾ? ನಾನು ಈಗ M.Sc ಮಾಡ್ತಿದ್ದೇನೆ Mangalore University ಅಲ್ಲಿ. ಹೌದಾ ಹಾ ಹಾ ovrlap exam ಎಲ್ಲ ಹೇಗೆ ನಡಿತಾ ಇದೆ? Exam ಎಲ್ಲ ಪರವಾಗಿಲ್ಲ ಈಗಷ್ಟೇ internal ಮುಗಿಸ್ಕೊಂಡು ಬಂದೆ ಹೊರಗೆ. ಹೌದಾ ಹಾ ಅದೇ ಅದೇ ಈಗ final final year ಆ?

So ಅದೇ ನಾನು ಈಗ school ಇಂದ ಬಂದ್ರು ಅದಕ್ಕೆ ಅವರಿಗೆ.

ಅದೇ ಅದೇ ನಿಂಗೆ ಯಾವಾಗ ಇನ್ನು exam ಎಲ್ಲ final ಎಲ್ಲ. ಈಗ internal ಎಲ್ಲ ಆಯ್ತು ಇನ್ನು final probably ಒಂದು March ಹತ್ರ ಹತ್ರ ಆಗುವಾಗ ಆಗ್ತದೆ. ಹೌದಾ ಹಾ ಆ time ಅಲ್ಲೇ ಇರುತ್ತೆ. February March ಹತ್ರ ಹತ್ರ final exam ಹೌದೌದು.

ಅದಕ್ಕಿಂತ ಮುಂಚೆ ಹೀಗೆ Preparatory ಹಾಗೆ ಹಾಗೆ ಉಂಟಾ ಈಗ. ನಮಗೆ ಅಂದ್ರೆ internal ಆಗಿ ಮತ್ತೆ direct ಆಗಿ Sem exam.

ಹ್ಮ್ ಹ್ಮ್ ಅದೇ ಈಗೆಲ್ಲ ಈಗ exam ಎಲ್ಲ ತುಂಬಾ changes ಆಗಿದೆ ಅಲ್ಲ ಈಗ ಮೊದಲಿನ ತರ ಇಲ್ಲ ಇಲ್ಲಿ ಮಕ್ಕಳಿಗ ಸ ಹಾಗೆ ಅಲ್ವಾ. ಒಂದಾದ್ಮೇಲೆ ಒಂದು ಎರಡು ಮೂರು ಇತ್ತು ಮಧ್ಯಾವಧಿ ಪರೀಕ್ಷೆ ಅಂತ ಹೇಳಿ ಮತ್ತೆ ದೊಡ್ಡ ಪರೀಕ್ಷೆನೆ ಅಲ್ಲ ಈಗೆಲ್ಲ ಅದ್ರಲ್ಲಿ ತುಂಬಾ section ಮಾಡಿದ್ದಾರೆ. FA one ಹೀಗೆ FA two ಎಂತೆಲ್ಲ ಉಂಟಲ್ಲ ಅಂದ್ರೆ ಗಡಿ ಗಡಿ ಗೆ ಎಲ್ಲ ಪರೀಕ್ಷೆನೆ ಆಗ್ತಾ ಇರ್ತದೆ ಅದಲ್ಲದೆ ಇನ್ನು class test ಹಾಗೆ ಎಲ್ಲ ತುಂಬಾ ಮಾಡ್ತಾರೆ ಅಲ್ವಾ.

ಹಾ exam ಯೆ ಕೊಡ್ತಾ ಇರ್ಬೇಕು ಹಾಗೆ ಆಗ್ತಾದೆ ಹೌದ್ ಹೌದು. ನಮಗೆ ಅಂದ್ರೆ ಇನ್ನು ನಮ್ಮ batch ಗೆ ಇನ್ನು NEC ಯಾವುದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಇನ್ನು implement ಆಗ್ಲಿಲ್ಲ ನಮ್ಮ next batch ನವರಿಂದ ಶುರು ಆಗಿದ್ದು.

ಒಹ್ ಅದೇ ಏನಾದ್ರು ಒಂದ್ changes ಮಾಡ್ತಾ ಇಡ್ತಾರಲ್ಲವಾ. ಹೌದು ಹೌದು ಈಗ ಪರವಾಗಿಲ್ಲ Education system ಎಲ್ಲ ಚೆನ್ನಾಗಿದೆ exam ಎಲ್ಲ.

ನಾವಿರುವಾಗ ಬರೀ ಪರೀಕ್ಷೆಗೆ ಓದುವ ತರ ಅವ್ರದ್ದು ಹಾಗಿಲ್ಲ. ಹ್ಮ್ ಹ್ಮ್ ಅಲ್ವಾ ಅದೇ ಅದೇ. ಜೀವನಕ್ಕೆ ಬೇಕಾದಹಾಗೆ ಪಾಠಗಳಿದೆ ಅದು ಒಂತರ. ಅದೇ ಅದೇ ಇನ್ನು ಮುಂದೆ ಯಾವ ರೀತಿ ಎಲ್ಲ improvement ಮಾಡಬೋದು ಅಂತ ಹೇಳಿ ಎಲ್ಲ ಒಂದೊಂದ್ ಹೊಸ ಹೊಸ ಕಾನೂನು ಬರ್ತಾ ಇರ್ತದೆ ಅಲ್ವಾ.

ಖುಷಿಯಾಗ್ತಾ ಉಂಟು ಎಲ್ಲ ನಮ್ಮ ದೇಶಕ್ಕೆ ಒಳ್ಳೇದು ಮಾಡುವಂತ concept ಗಳು. ಅದೇ ಅದೇ ಒಂದೇ ರೀತಿ ಇರುವುದಕ್ಕಿಂತ ಏನಾದ್ರು ವಿಶ್ವಾಸ ಇದ್ರೆ ಎಲ್ಲ ಒಳ್ಳೆಯದಲ್ಲ ಮಕ್ಕಳಿಗೆಸ easy ಆಗತ್ತೆ.

ಹೌದು ಹೌದು ಸುಲಭ ಆಗುತ್ತೆ ಅಲ್ವಾ ಮಕ್ಕಳಿಗೆಸ ಕಲೀಲಿಕ್ಕೆ ಎಲ್ಲ ಮತ್ತೆ ಅವ್ರಿಗೆ ಯಾವುದ್ರಲೆಲ್ಲ ಆಸಕ್ತಿ ಉಂಟು ಅದೇ. ಅವ್ರಿಗೆ selection ಮಾಡಬೋದು ಅಲ್ಲ ಅದ್ರ ಆಯ್ಕೆ ಮಾಡಿ ಅದ್ರಲ್ಲೇ ಮುಂದುವರೀಬೋದು ಹಾಗೆ ಎಲ್ಲ ಈಗ ಬಂದಿದೆ ಅಲ ತುಂಬಾ.

ಈಗ ಅದೇ ಬಂತಲ್ವಾ ಅವರದೊಂದು ಕಾನೂನು ಅಲಾ. ಹೌದು ಹಾಗೆ ಅವ್ರಿಗೆ ಇಷ್ಟ ಬಂದ ಹಾಗೆ choose ಮಾಡ್ಕೋಬೋದು. ಹೌದು ಅದು ಆ Tenth ತನಕ ಹೋಗ್ಬೇಕಂತ ಏನಿಲ್ಲ ಅಂತೇ ಅಂದ್ರೆ Fifth ಅಲ್ಲಿ ಆದ್ರೆ ಒಂದೇ subject ಒಂದೇ ಇದು ವಿಷಯದಲ್ಲಿ ಅದನ್ನೇ ಓದ್ಬೋದಂತಲ್ಲ ಹಾಗೆ ಎಲ್ಲ ಬಂದ್ರೆ ಒಳ್ಳೇದಲ್ಲ ಮಕ್ಕಳಿಗೆಸ ಎಲ್ಲ. ಮಕ್ಕಳಿಗೆ ಗುರಿ ಇರ್ಬೇಕು ನಾನು ಇದೆ ಮಾಡ್ಬೇಕಂತ ಗೊತ್ತಿರಬೇಕಷ್ಟೆ. ಹೌದೌದು ಅಂದ್ರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಉಂಟು ಅದ್ರಲ್ಲಿ ಅದನ್ನೇ ಆಯ್ಕೆ ಅದೇ ವಿಷಯವನ್ನು ಆಯ್ಕೆ ಮಾಡಿ ಅದನ್ನೇ ಓದಿ ಅದ್ರಲ್ಲೇ ಮುಂದುವರಿಯುದು ಅಂದ್ರೆ ಈಗ ನಮಗೆ ಆದ್ರೆ ಏನು. ಈಗ PUC ಬಂದ್ಮೇಲೆ ಅಲಾ Commerce Arts ಎಲ್ಲ ಉಂಟಲ್ಲ ಕಲಾ ವಿಭಾಗ ವಾಣಿಜ್ಯ ವಿಭಾಗ ಹಾಗೆ ವಿಜ್ಞಾನ ವಿಭಾಗ. ಈಗ standard ಗಳ ಮೇಲೆ ಎಲ್ಲಾ course ನೋಡ್ತಾ ಇದ್ರು.

ಹಾ ಅದೇ ಅದೇ ಅದೇ ಅದು ಹೌದು.

ಹ ಚೆನ್ನಾಗಿದ್ದಾರೆ ಅದೇ ಅವ್ರಿಗೆಸ ಅದೇ ಮಕ್ಕಳಿಗಿಂತ ಜಾಸ್ತಿ ಅವ್ರಿಗೆ ಹೆತ್ತವರಿಗೆ.

ಅವರ ಜೊತೆ ನಾವು ಓದ್ಬೇಕು ಈಗ ಅವರೊಟ್ಟೊಟ್ಟಿಗೆ ಜೊತೆಗೆ ಹಾ.

ಮತ್ತೆ ಅವ್ರ ಹತ್ರನೇ ಕುತ್ಕೊಬೇಕು ಅದೇ ಓದಿಸಿ ಅದೇ ಈಗ ತುಂಬಾ ಅಲ್ವಾ ಓದ್ಲಿಕ್ಕೆಲ್ಲ ಮೊದಲು ಆದ್ರೆ ಅಷ್ಟೇನೂ ಇರ್ಲಿಲ್ಲಈಗ ತುಂಬಾ ಓದ್ಲಿಕ್. ನಮ್ಗೆಲ್ಲಾ ಐದನೇ ಆರನೇಯಲ್ಲಿ ಇದ್ದದ್ದು ಈಗ ಮಕ್ಕಳಿಗೆ LKG UKG ಯಲ್ಲಿ ಉಂಟು. ಹಾ ಹೌದು ಈಗ ಅದೇ ನಾನು ಹೇಳಿದ್ದು ಏನು ಹೇಳುದು ಬೇಗನೆ ಎಲ್ಲ ಓದಿ ಮುಗಿತದೆ ಅವ್ರದ್ದು Fifth ಅಲ್ಲಿ ಓದುದೆಲ್ಲ ಒಂದನೇ class ಗೆಲ್ಲ ಓದಿ ಮುಗಿಸ್ತಾರೆ ಅಷ್ಟು ಓದ್ಲಿಕ್ಕೆ ಇರ್ತದೆ ಮಕ್ಕಳಿಗೆ.

ಮೊದ್ಲಾದ್ರೆ ನಾವು ಐದನೇ class ಗೆ ಹೋಗುವಾಗ ನಾವು ಎಲ್ಲ ABCD ಎಲ್ಲ ಕಲ್ತದ್ದು ಈಗ ಹಾಗೆ ಅಲ್ಲ ಎಲ್ಲ ಬಂದು ಬಿಡ್ತದೆ ಎಲ್ಲ ಮಕ್ಕಳಿಗೆ.

ಅಂದ್ರೆ ತುಂಬಾ ಓದ್ಲಿಕ್ಕೆ ಉಂಟು ಅದೇ ಅದಿಕ್ಕೆ ಮಕ್ಕಳಿಗೆ ಈಗ ಸ್ವಲ್ಪ ಹಿಂದೇನೆ ಬೀಳ್ಬೇಕಾಗ್ತದೆ ಓದಿ ಓದಿ ಅಂತ ಹೇಳಿ. ಅದು ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ ಅದೇ ಹೇಗೆ ಬರ್ತದೆ ಹಾಗೆ ಹೋಗ್ಬೇಕು. ಹ್ಮ್ ಹೌದೌದು ಮತ್ತೆ ಎಲ್ಲ ಆರಾಮ ಅಲ್ಲಾ.

ಹಾ ಆರಾಮ ಅದೇ ಇನ್ನೊಂದ್ಸರಿ ಮಾತಾಡುವ ರಚನಾ. ಹಾ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದೆ ಹಾಗೆ. ಹೌದಾ ಹಾ ಅಲ್ಲಿಗೆ ಹೋಗ್ಬೇಕಾಗ್ತದಾ ಅಂತ ಅಲ ಸರಿ ಸರಿ ನನಗೆ ಸ ಇನ್ನೊಂದ್ಸರಿ ನಾನ್ ಕರೆ ಮಾಡ್ತೇನೆ ನಿಮ್ಗೆ ಇನ್ನೊಂದ್ಸರಿ ಮಾತಾಡುವ.

ಅಹ್ ನಾನು ಶಾಲೆಗೊದದ್ದಂದ್ರೆ ನಾನ್ ಅಹ್ ಐದ್ನೆ class ತನ್ಕ ನಾನ್ ಇಲ್ಲಿ primary . ಶಾಲೆಯಲ್ಲೇ ಕಲ್ತದ್ದು ಮನೆಯಿಂದ ಹತ್ರಾನೆ ಇತ್ತು ಮತ್ತ್ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟನೇ ಇತ್ತು ಆದ್ರಿಂದ ನನ್ನನ್ನು. hostel ಗೆ ಹಾಕಿದ್ರು ಆಮೇಲೆ ಆರ್ನೆ class ಇಂದ. ನಾನು full hostel ಲ್ಲೇ ಕಲಿತದ್ದು ಆದ್ರೆ ಹತ್ನೇ ತರಗತಿ ತನಕ. ಅಂದ್ರೆ ನನಗೆ ಹೋಗುವಾಗ first ಗ್ ಬೇಜಾರಾಗ್ತಿತ್ತು ಅಂದ್ರೆ ಅಹ್ ಅಹ್ ನಮ್ಮ ಮಾವನ್ ಮಗ. ಒಬ್ರೂ ಅಲ್ಲಿ ಕಲಿತಾ ಇದ್ರು first ಅಲ್ಲಿ ಕಲಿತಿರ್ಬೇಕಾದ್ರೆ ಅವರು ಹೇಳಿ ಮತ್ ನಾನು ಅಲ್ಲಿಗ್. ಹೋದದ್ದು ಅಂದ್ರೆ ಅವರು ಹೇಳಿದ್ ನಂತ್ರ ಅಲ್ಲಿಗೆ ಹೋಗ್ವಾಗೆ ಆಯ್ತು. ಆ next ಅಲ್ಲಿ ಹೋದಾಗ ತುಂಬ experience . ಅಂದ್ರೆ ಅಲ್ಲಿ ಹೋದಾಗ full ಆ ಬೇಜಾರ್ ಆಗಿ ಹೋಗಿತ್ತು ಅಲ್ಲಿ ಅಂದ್ರೆ ಯಾರು. ಗೊತ್ತಿದ್ದವರು ಇರ್ಲಿಲ್ಲ ಅಲ್ಲಿ hostel full bore ಉ ಕಾಲಿ ಯಾರ್ಸ ಇರ್ಲಿಲ್ಲ ಆನಂತರ ಅಂದ್ರೆ. ಅಲ್ಲಿ ಅಷ್ಟು ಮಾತಾಡುವವರು ಹಾಗೆ ಹೀಗೆ ಎಂತ. first ಗೆ ಹೋದಾಗ ಪರಿಚಯ ಆಗುದಿಲ್ಲ ಆಗ ಒಂದು ಎರಡು ಮೂರು ದಿನ ಬರೀ. ಅತ್ತದ್ದೇ ಏನು ಚಾ ತಿಂಡಿ ಏನು ತಿಂದಿರ್ಲಿಲ್ಲ ಮತ್ತೆ ಅದ್ ಆದ್ನಂತ್ರ ಆ ಎಲ್ಲ friends ಬಂದ್ರು. ಅಂದ್ರೆ ನಾವಿಲ್ಲಿ ಒಂದು coaching ಹೋಗ್ತಿದ್ದೆ first ಇಲ್ಲಿ. Coaching ಹೋಗಿ ನಂತ್ರ ಅಲ್ಲಿ exam . ಬರ್ದಲ್ಲಿ ಹೋಗ್~ ಹೋಗಿದ್ವಿ ಅಲ್ಲಿ ಈ coaching ಗೆ ಬಂದವರಲ್ಲಿ ಒಂದಿಬ್ರು ಸಿಕ್ಕಿದ್ರು. ಅಲ್ಲಿ ಅವ್ರು ಸಿಕ್ಕಿದಾಗ ಮತ್ತೆ ಖುಷಿ ಆಯ್ತು ಹಾ ಇವರುಸ ನಮ್ಮೂರಿನವರೇ ಯಾ~ ಇವರ್ದು ನಮ್ಮ college ಗೆ ನಮ್ಮ್ ಶಾಲೆಗೆ ಬಂದ್ರಾ ಅಂತ. ಮತ್ತೆ ಅಲ್ಲಿ ನಮ್ಮ್ ಶಾಲೆಗೆ ಬಂದ ಅವರೊಟ್ಟಿಗೆ ಮಾತಾಡಿ ಮಾತಾಡಿ ಮತ್ತೆ ಸ್ವಲ್ಪ ಅಹ್ adjust . ಆಗ್ಬೋದು ತೊಂದ್ರೆ ಇಲ್ಲ ಇಲ್ಲಿ ನಿಲ್ಬೋದು ಅಂತ ಮತ್ತೆ ನಿಂತ್ವಿ ಮತ್ತೆ ಮನೆಯಲ್ಲಿ ಬಂದು ಎಲ್ಲ ದಿನ ಹೇಳಿ ನಾನ್ ಆರ್ನೆ class . ಮಾತ್ರ ಅಲ್ಲ್ ಹೋಗುದು ಮತ್ತೆ ಏಳ್ನೆಗೆಲ್ಲ class ಗೆ ನನ್ನ್ ಅಲ್ಲಿಂದ ತೆಗ್ದು ಊರಿಗೆ ಹಾಕುದು ನಾನು ಊರಲ್ಲೇ ಹೋಗುದು. ಮತ್ತಲ್ಲಿ ಹೋಗುದೇ ಇಲ್ಲ ಅಂತ ಮತ್ತೆ ಆರ್ನೆ class last ಆಗ್ತಾ. ಬರುವಾಗ ಮತ್ತೆ ಅಹ್ ತೊಂದ್ರೆ ಇಲ್ಲ ನಾನ್ ಹತ್ನೆ class ತನಕ ಇಲ್ಲೇ ಕಲಿತೇನೆ. ತೊಂದ್ರೆ ಇಲ್ಲ ಮತ್ತೆ ಬೇಕಾದ್ರೆ ಹತ್ನೆ class ತನ್ಕ ಅಲ್ಲ ಇಲ್ಲಿ . ಎಲ್ರು ಪರಿಚಯ ಆದ್ರು ಮತ್ತೇ ಏಳ್ನೇ ನಂತ್ರ ತುಂಬಾ ಖುಷಿಯಾಯಿತು ಅಂದ್ರೆ ಮನೆಯಲ್ಲಿ ಬೇಡ್ವೇ ಬೇಡ ಅಲ್ಲಿಯೇ ಆಗ್ಬೋದು. ಅಲ್ಲಂದ್ರೆ ನಮಿಗೆ ಅಹ್ ಎಲ್ರು ಪರಿಚಯ ಆದ್ರು ನಂತ್ರ cultural program ಅದು ಇದು. Dance ಎಲ್ಲ ಶುರು ಆಯ್ತು ನಂತ್ರ ಆಟ ಪಾಠ ಎಲ್ಲ ಅಂದ್ರೆ ಬಾರಿ ಖುಷಿಯಾಯಿತು . ಮತ್ತೆ ಹತ್ನೆ class ತನ್ಕ ಅಲ್ಲೆ ಕಲ್ತದ್ದು ಮತ್ತೇ ಅಲ್ಲಿದ್ದು experience . ಹೇಳ್ಬೇಕಂದ್ರೆ ನಾವು ಹತ್ನೆ class ಗೆ ತಲುಪುವಾಗ ಅಲ್ಲಿ ಅಹ್ ಶಾಲೆಗೊಂದು ಬೆಳ್ಳಿ ಹಬ್ಬದ್ದು ಇದು. ಅಂದ್ರೆ ಇಪ್ಪತೈದು ವರ್ಷಾಗಿತ್ತು ಅಲ್ಲಿ ಇಪ್ಪತೈದು ಅದು full ಒಂದು ಎರಡು ಮೂರು ತಿಂಗ್ಳು. full ಗಮ್ಮತ್ತೇ ಮಾಡಿದ್ದು ಅವತ್ತು ಪಾಠ ಅದು ಇದು ಎಂತ ಇರ್ಲಿಲ್ಲ ಅಂದ್ರೆ. ಸರಣಿ ಉಪನ್ಯಾಸ ಕಾರ್ಯಕ್ರಮ ಅದು ಇದು ಎಲ್ಲ ಇತ್ತು ಏ ಅಂದ್ರೆ ಅಹ್ ಇಪ್ಪತೈದು ವರ್ಷ ಆದದ್ದಲ್ಲ ಹಾಗೆ ಇಪ್ಪತೈದು ಸರಣಿ ಉಪನ್ಯಾಸಗಳು. ಬೇರೆ ಬೇರೆ ದಿನಾ ಒಂದೊಂದು ಇಪ್ಪತೈದು ದಿನ program ಏ. ಅಹ್ ಮಧ್ಯಾಹ್ನ ನಂತ್ರ ಇಲ್ವಾ ಇಲ್ಲದಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ಒಬ್ರು guest ಅನ್ನು ಕರೀತಿದ್ರು. ಅವರು ಮಾತಾಡ್ಲಿಕ್ಕೆ ಮತ್ತೆ ಅವ್ರ್ ಜೊತೆ ಏನಾದ್ರೂ question ಕೇಳಿಕ್ಕೆ ನಂದು ದಿನಾ ಒಂದೊಂದು. question ಇತ್ತು ಅವರಿಗೆ ಯಾವತ್ತು ಕೇಳ್ತಿದ್ದೆ ಹಾಗೆ. ಅದು ಆಯಿತು ಮತ್ತೆ last ಗೆ ಅಹ್ ಇದು ಹ್ಮ್‌ ಅಂದ್ರೆ ಅದರದ್ದು program . ಮಾಡ್ಬೇಕಲ್ಲ ಹಾಗೆ ಅದಿಕ್ಕೆ quiz ಆಟೋಟ ಸ್ಪರ್ಧೆ ಒಂದು ತಿಂಗ್ಳು ಅದೇ. Quiz ಆಟ, ಪಾಠ ಅದು ಪಾಠ ಎಂತದು ಇಲ್ಲ ಆಟ ಮಾತ್ರ . Next ಮಾರ್ನೆ ತಿಂಗ್ಳಲ್ಲಿ ಇದು ಅಹ್ last ಒಂದು. ಅಹ್ December last ಗೆ program ಇರ್ತಿದ್ರೆ. December full ಇದೆ ಆ cultural program ಗೆ

ಇದರಲ್ಲಿ ಹೊರಗಿನವರು ಬರ್ತಿದ್ರು ಇದರಲ್ಲಿ full ಗಮ್ಮತ್ತೆ ಮಾಡುದು ಮತ್ತೆಂತ ಮಾಡ್ಲಿಕ್ ಗಮ್ಮತ್ತ್ . ಆದ್ರೆ ಅವರು dance ಮಾಡುವಾಗ ನಾವು ಹುಚ್ಚು ಕಟ್ತಾ ಏನಾದ್ರು ಮಾತಾಡ್ತಾ ಇರ್ತಿದ್ವಿ ಹಾಗೆ ಮಾಡ್ತಿದ್ವಿ. ಮತ್ತೆ ಅದು ಆದ್ನಂತ್ರ ನಂದು program full .